ಮೂರು ಜನ ವ್ಯಕ್ತಿಗಳಿದ್ದಾರೆ ಇದು ಯಾವುದೋ ಒಂದು ಆಫೀಸ್ ಇದೆ.

ಇದರಲ್ಲಿ ಆ ವೈರುಗಳಿವೆ ಪೈಪು ಗಳಿವೆ.

ಎಲೆಕ್ಟ್ರಿಕ್ ಬೋರ್ಡ್ ಗಳಿವೆ ಮತ್ತು ಕೆಲವೊಂದು ನೀರು ಬಿಡುವ ತಿರಟುಗಳಿವೆ.

ಮತ್ತು ಇದರ ಬಿಲ್ಡಿಂಗ್ ಹೆಸರು ನಂದಿನಿ ಸಿಲಿಂಡರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ.

ಇದರಲ್ಲಿ ಫೆವಿಕ್ವಿಕ್ ಸ್ಟೇಷನರಿ ಸಾಮಾನ ನೀರಿನ ಬಾಟಲ್ಸ್ ಎಲ್ಲ ಕೂಡ ದೋರಕುತ್ತವೆ.

ಇದರ ಮೇಲೆ ಜ್ಯುವೆಲರಿ ಒಳಗೆ ಶಾಪಿನೊಳಗೆ ಪಿ_ಓ_ಪಿ ಇಂದ ವರ್ಕ್ ಮಾಡಿಸಿ --

ಇಲ್ಲಿ ಇಬ್ಬರು ವ್ಯಕ್ತಿಗಳು ತನ್ನ ತನ್ನ ವೆಹಿಕಲ್ ಗಳಿಗೆ ಎಣ್ಣೆಯನ್ನು ಹಾಕಲು ಒಯ್ಯುತ್ತಿದ್ದಾರೆ.

ಬೀದರ್ ನಾ ಫೇಮಸ್ ಕೋಟೆ ಬೀದರ್ ಕೋಟೆ.

ಇಲ್ಲಿ ಒಂದು ಚೇರ್ ಹಾಕಿದಾರೆ ಇದ್--

ಇದು ಒಂದು ವಿದ್ಯಾ ಅಸ್ತ್ರ ಅಕಾಡೆಮಿ ಆಗಿದೆ.